ಕೆಲವು ಜನ ಮೊಬೈಲ್ ನಲ್ಲಿ ಮಾತಾಡುತ್ತಿದ್ದಾರೆ.

ರಕ್ಷಾ ಬಟ್ಟೆಗಳನ್ನು ಧರಿಸಿ --

ಅದರ ಜೊತೆಯಲ್ಲಿ ಒಬ್ಬ ವ್ಯಕ್ತಿಯು ಚಿತ್ರದ ಫೋಟೋ ತೆಗೀತಿದಾನೆ ಅವನ ನೆರಳು ಕೂಡ ಇದರ ಮೇಲೆ ಕಂಡುಬರುತದೆ.

ಈ ಚಿತ್ರದಲ್ಲಿ ಒಂದು ಬೈಕ್ ಕಾಣುತ್ತಿದ್ದು ಹಾಗು ಅ ಓಣಿ ಎಂದು ಕರೆಯುತ್ತಾರೆ ಆ ರಸ್ತೆ ಅಲ್ಲಿ ಮಳೆ ಬಂದಿರೋ ಹಾಗೆ ಕಾಣುತ್ತಿದ್ದು ಮಳೆಯ ನೀರು ಇದರಲ್ಲಿ ಕಂಡು ಬರುತಿದೆ.

ಅದರಲ್ಲಿ ಕೆಲವೊಂದು ಶಿಲೆ ಗಳು ಮುರಿದು ಬಿದ್ದಿರುವುದು ಕಾಣಬಹುದು ಹಿಂಭಾಗ ದಲ್ಲಿ ಮರ ಗಿಡಗಳು ಕಾಣುತಿದೆ.

ಇದು ಜಿಮ್ನೋಸ್ಟಿಕ್ ನ ಒಂದು ಕೋಣೆಯಾಗಿದ್ದು ಅದರಲ್ಲಿ ಹಲವು ತರಹದ ಸಲಕರಣೆಗಳು ಕಂಡು ಬರುತ್ತಿದೆ.